ಫೋಟೋ ಶಾಪ್ ನಲ್ಲಿ ವಿಧವಿಧವಾದ ದೇವರುಗಳು ಫೋಟೋ ಗಳನ್ನು ನೇತು ಹಾಕಿದ್ದಾರೆ.

ಇದು ಇಸ್ಲಾಮಿ ಜನಗಳ ಧರ್ಮದ ಒಂದು.

ದರ್ಗಾ ಇಲ್ಲಿ ನಾವು ಅವರದೇ ಅಕ್ಷರಗಳನ್ನು ಎರಡು ಬೋರ್ಡ್ ಗಳಲ್ಲಿ ಕಾಣಬಹುದಾಗಿದೆ.

ಇಲ್ಲಿ ಟೋಲ್ ಗೇಟ್ ಒಂದು ಕಾಣಿಸುತ್ತಿದೆ ಕೆಂಪು ಬಣ್ಣದಲ್ಲಿ ಮತ್ತು ಬಿಳಿ ಬಣ್ಣದಲ್ಲಿ ಕಂಬಿ ಹಾಕಲಾಗಿದೆ.

ಮದ್ಯದಲ್ಲಿ ಒಂದು ಪಾರ್ಕ್ ಇದೆ ಬ್ಲೂ ಕಲರಿನ ಜಾರುಬಂಡೆ ಕಾಣುತ್ತಿದೆ.

ಇಲ್ಲೊಂದು ಚಸ್ಮಾ ಅಂತ ಹೇಳಿ ಒಂದು ಬೋರ್ಡ್ ಹಾಕಲಾಗಿದೆ ಅದು ಬಿಳಿಯ ಬಣ್ಣದಾಗಿರುತ್ತದೆ.

ಇದು ಅಂಚೆ ಕಚೇರಿಯ ಪಾರ್ಸೆಲ್ ಬಂದಿರುವಂತಹ ಜಾಗವಾಗಿರುತ್ತದೆ.

ಇದು ಪಾರ್ಕ್ನ ಒಂದು ಗೇಟ್ ಆಗಿರುತ್ತದೆ.

ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕಿದ್ದಾನೆ ಇನ್ನೊಬ್ಬ ವ್ಯಕ್ತಿ ಬರೆಯುತ್ತಿದ್ದಾನೆ.

ಹಾಗೇ ನೆಲದ ಮೇಲೆ ಒಂದು ಸ್ಟೂಲ್ ಅನ್ನು ಇಟ್ಟು ಅಲ್ಲಿ ನೋಟಿಸ್ ಬೋರ್ಡ್ ಅನ್ನು ಹಾಕಲಾಗಿದೆ.

ಮೂರು ಜನ ಮಹಿಳೆಯರು ಹಾಗೂ ನೀಲಿ ಬಣ್ಣದ ಒಬ್ಬ ಪುರುಷನ ಫೋಟೋ ವನ್ನು ನಾವಿಲ್ಲಿ ಕಾಣಬಹುದಾಗಿದೆ.